ಈ ಇದು ದೇವಸ್ಥಾನದ ಒಂದು ಚಿತ್ರವಾಗಿದೆ ಇದನ್ನು ಕೂಡ ಇಲ್ಲಿ ನೋಡಬಹುದು ಇಲ್ಲಿ ತುಂಬಾ ಜನರು ಇಲ್ಲಿ ಇರೋದನ್ನ ನೋಡಬಹುದು ಇಲ್ಲಿ ಎಲ್ಲಾ ತರದ ಮೋಡಗಳು ಕೂಡ ಇದೆ .